ಹಾಕ್ಕೊಂಡು ನಿಂತಿಯಾನು ಗ್ಯಾಸ್ದು ದೊಡ್ಡ ದೊಡ್ಡ ಪೈಪ್ಗಳು ಹದವು ಒಟ್ಟು ಇದ್ದಾರ ಬಗ್ಗೆ ವರ್ಣನೆ ಮಾಡ್ದು ನೋಡು ನೀನೆ ಹಮ್ ಒಟ್ಟು ಇನ್ಗೆ ವರ್ಣನೆ ಮಾಡೋದು ಏನ್ ಏನ್ ಇತ್ತು ಸರಿಯಾಗಿ ಹೋದರುವುದು ಎಪ್ಪತ್ತು--

ಈವಾಗ ಈವಾಗ ನೆಕ್ಕ ಕೊಡುತಾಯಿದಿನಿ ನೋಡನ ಫ್ರೆಂಡ್ಸ್ ಗೋಲ್ಡ್ ಪಲ್ ಪಲ್ಸ್ .